ಅದರ ಹಿಂದಗಡೆ ಹುಡುಗಿಯರ ಶರ್ಟ್ ಗಳು ಜೋತು ಹಾಕಿದ್ದಾರೆ.

ಇದು ಒಂದು ಮೆಡಿಕಲ್ ಶಾಪ್ ಇದೆ.

ಇಲ್ಲಿ ಮದುವೆಯ ಮಂಟಪದಲ್ಲಿ ತುಂಬಾ ಚೆನ್ನಾಗಿ ಅಲಂಕಾರವು ಮಾಡಿದ್ದಾರೆ.

ಎಲ್ಲಾ ಮಳೆ ಬಿದ್ದು ನೀರು ತುಂಬಿ ಕೊಂಡಿದೆ ಹಾಗೆ--

ಅದರ ಒಳಗಡೆ ಒಂದು ಡೋರ್ ಕೂಡ ಇದೆ.

ಹಾಗೆ ದೂರದಲ್ಲಿ ಸೀರೆಗಳು ಕೂಡ ಹಾಕಿದ್ದಾರೆ.

ಹಚ್ಚ ಹಸಿರಾಗಿರುವ ಗಿಡಗಳು ಇವೆ ಅನೇಕ ಜನರು ನಿಂತಿದ್ದಾರೆ ಅನೇಕ ಬೈಕ್ ಗಳು ಸ್ಕೂಟಿ ಗಳು ಕೂಡ ಇವೆ.

ಅನೇಕ ಜನರುಗಳು ಕೂಡ ನಿಂತಿದ್ದಾರೆ ಅಲ್ಲಿ ದೂರದಲ್ಲಿ ಬಟ್ಟೆಗಳು ಕೂಡ ಕಾಣುತ್ತಿವೆ ಇದು--

ಡಮರೂ ಕೂಡ ಕಾಣುತ್ತಿದೆ ಹಾಗೆ ಒಂದು ಚಿಕ್ಕದಾದ ಅ ಛತ್ರಿಯು ಕೂಡ ಇದೆ.

ಇಲ್ಲಿ ಒಂದು ಸೈಯದ್ ಜೆರಾಕ್ಸ್ ಸೆಂಟರ್ ಅಂತ ಆನ್ಲೈನ್ ಸರ್ವಿಸ್ ಸೆಂಟರ್ ಅಂತ ಬೋರ್ಡನ್ನು ಹಾಕಿದ್ದಾರೆ.

ಅದರ ಆಜು ಬಾಜು ಗಿಡಗಳು ಇವೆ.

ಅವುಗಳಿಗೆ ಕುಡಿಯಲು ನೀರು ತಿನ್ನಲು ಮೇವು ಹಾಕಿದ್ದಾರೆ.

ಟಾಯ್ಸ್ ಕೆಫೆ ಸ್ವೀಟ್ ಸೆಂಟರ್ ಅಂತ ಬೋರ್ಡ್ ಅನ್ನು ಹಾಕಿದ್ದಾರೆ.

ಒಂದು ಹುಡುಗನ ಪ್ಯಾಂಟು ಶರ್ಟುನು ಜೋತು ಹಾಕಿದ್ದಾರೆ.

ಇನ್ನೂ ಅನೇಕ ಹರಬಿಗಳು ಬಾಕ್ಸ್ ಗಳಲ್ಲಿ ಇವೆ.

ಈಕಡೆ ಒಂದು ಕರ್ರಂದು ಗೇಟ್ ಇದೆ.

ಫ್ಯಾನ್ ಗಳು ಕೂಡ ಜೋತು ಹಾಕಿದ್ದಾರೆ.

ಆ ಕಡೆ ಒಂದು ಕುರ್ಚಿ ಈ ಕಡೆ ಒಂದು ಕುರ್ಚಿ ಕೂಡ ಇದೆ.

ಶ್ರೀ ಶ್ರೀ ಜಗದೀಶ್ವರಿ ಮಾತಾ ಅಂತ ಬೋರ್ಡ್ ಹಾಕಿದ್ದಾರೆ.

ಇದು ಒಂದು ಬ್ಯೂಟಿ ಕೇರ್ ಇದೆ.

ಇದು ಒಂದು ಟಾಲಿವುಡ್ ಫ್ಯಾಷನ್ ಅಂತ ಒಂದು ಬ್ಲಾಕ್ ಕಲರ್ ದೊಡ್ಡದಾದ ಬೋರ್ಡ್ ಹಾಕಿದ್ದಾರೆ.

ಅಲ್ಲಿ ಎಲ್ಲಾ ಹುಡುಗರ ಜೀನ್ಸ್ ಪ್ಯಾಂಟ್ಸ್ ಮತ್ತು ಶರ್ಟ್ಸ್ ಅನೇಕ ಸ್ಟೈಲ್ ಸ್ಟೈಲ್ ದ್ ಡ್ರೆಸ್ ಸಿಗುತ್ತವೆ ಎಂದು ಹಾಕಿದ್ದಾರೆ.

ಇದು ಒಂದು ಮೆಡಿಕಲ್ ಶಾಪ್ ಇದೆ.

ಮತ್ತು ಹಚ್ಚಹಸಿರಾದ ಗಿಡಗಳು ಕೂಡ ಇವೆ.

ಅದರ ಮೇಲೆ ಯಮಹಗಳ ಬುಕ್ಸ್ ಗಳು ಇಕ್ಕಿದ್ದಾರೆ.

ಒಂದು ತಾಗ್ದ ಶೆಡ್ಡಿನ ಹಾಗೆ ಕಾಣುತ್ತಿದೆ.

ಅದರ ಪಕ್ಕದಲ್ಲಿ ಒಂದು ಕಿರಾಣಿ ಶಾಪ್ ಇದೆ.